ಇದು ಒಂದ್ ಗ್ಯಾರೇಜ್ ಆಗಿದೆ ಅಮೇಲೆ ಅಲ್ ನೋಡ್ತಿದಂಗೆ ಎರಡ್ ಕಾರ್ ಕಾಣಿಸ್ತಿದೆ.

ಆಮೇಲೆ ವೆಹಿಕಲ್ಸ್ ಕಾಣಿಸ್ತಿದೆ ಜನ ನಡ್ಕೊಂಡ್ ಓಡಾಡುತ್ತಿದ್ದಾರೆ ನಡ್ಕೊಂಡ್ ಮಸೀದಿ ಒಳಗಡೆನು ನಿಂತಿದ್ದರೆ.

ಹಾ ಇದು ಡಯಾಲಿಸಿಸ್ ಮತ್ತೆ ಡೇ ಕೇರ್ ಹಾಸ್ಪಿಟಲ್ ಆಗಿದೆ ಜಯಾನಗರಲ್ಲಿದೆ ಇದು.

ನೇಚರ್ ಫೀಲ್ ಮಾಡ್ತಿದ್ದಾರೆ ದೂರದಿಂದ ಮರಗಳ್ ಕಾಣಿಸ್ತಿದೆ.

ಅಲ್ಲಿ ಒಂದಷ್ಟು ಚೇರ್ಸ್ ಕಾಣಿಸ್ತಿದೆ ಎಲ್ಲ ನಿಂತ್ಕೊಂಡು ವರ್ಕ್ ಮಾಡ್ತಿದ್ದಾರೆ ಮಕ್ಕಳು.

ಆಮೇಲೆ ಇದು ಏನು ಮ್ಯಾನುಫ್ಯಾಕ್ಚರಿಂಗ್ ವೆ --ಪ್ರಾಸೆಸ್ ನಡೀತಿದೆ

ಆಮೇಲೆ ಇದು ಫೋರ್ತ್ ಲಾರ್ಜೆಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿದೆ.

ಆಮೇಲೆ ಒಬ್ಬ ಕ್ಯಾಶುಯಲ್ಸ್ ಅಲ್ಲಿ ಬಂದಿದ್ದಾರೆ ಬಾಯ್ ಇನ್ನೊಬ್ರು ಇನ್ನೊಬ್ರು ಫಾರ್ಮಲ್ಸ್ ಅಲ್ಲಿ ಬಂದಿದ್ದಾರೆ ಇನ್ನೊಬ್ರು ಜುಬ್ಬಾ ವೇರ್ ಮಾಡಿದ್ದಾರೆ.

ಇಲ್ ಕರಾಟೆ ಹೇಳ್ಕೊಂಡ್ ಕೊಡ್ತಿದರೆ ಕರಾಟೆ ಹೇಳ್ಕೊಡ್ತೀರೋ ಬೆಲ್ಟ್ ಬಂದ್ಬಿಟ್ ಬ್ಲಾಕ್ ಬೆಲ್ಟ್ ಆಗಿದೆ.

ಇದು ಕೃಷ್ಣ ಸ್ಟಾಚ್ಯು ಆಗಿದೆ ಇದ್ ಬಂದ್ಬಿಟ್ಟು ಸೆರಾಮಿಕ್ ಅಲ್ಲಿ ಮಾಡಿರದು.

ಮತ್ತ ಅಲ್ಲಿ ಇನ್ವಿಜಿಲೇಟರ್ ಇದ್ದಾರೆ ಅಲ್ಲಿ ಬೊ- ವಾಲ್ ಮೇಲ್ ಏನೇನೋ ಸ್ಟಿಕ್ ಮಾಡಿದ್ದಾರೆ ಎಲ್ಲ ಪಾಸಿಟಿವ್ ಥಾಟ್ಸ್ .

ಆಮೇಲೆ ಒಬ್ರು ಶರ್ಟ್ ಎಲ್ಲ ಸ್ವೆಟ್ ಆಗ್ಬಿಟ್ಟಿದೆ.

ಆಮೇಲೆ ಒಂದಷ್ಟ್ ಜನ ಅಲ್ಲಿ ಕಾರ ಹೆಂಗೆ ಇದೆ ಫೀಚರ್ಸ್ ಅಂತ ಎಕ್ಸ್ ಪ್ಲೇನ್ ಮಾಡ್ತಿದಾರೆ.

ಇದು ಒಂದ್ ಬಿಲ್ಡಿಂಗ್ ಇದ್ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ.

ಆಮೇಲೆ ಎಷ್ಟೊಂದ್ ಫಿಶಸ್ ಅಲ್ಲಿ ಕಾಣ್ಸೋ ತರ ಇಟ್ಟಿದ್ದಾರೆ ಮಾರಾಟಕ್ಕೆ

ಒಬ್ರು ಲೇಡಿ ಆಗಿದ್ದಾರೆ ಇಬ್ಬರೂ ಜೆಂಟ್ಸ್ ಆಗ್ ಕಾಣುಸ್ತಿದಾರೆ.

ಒಬ್ರು ನೇವಿ ಬ್ಲೂ ಲೇಡಿ ನೇವಿ ಬ್ಲೂ ವೇರ್ ಮಾಡಿದರೆ ಒಬ್ರು ಆರೆಂಜ್ ವೇರ್ ಮಾಡಿದರೆ ಇನ್ನೊಬ್ಬರು ಆಲಿವ್ ಕಲರ್ ವೇರ್ ಮಾಡಿದ್ದಾರೆ.

ಆಮೇಲೆ ಇದು ಒಂದ್ ದೊಡ್ಡ ಬಿಲ್ಡಿಂಗ್ ತರ ಕಾಣಸ್ತಿ--